ಅದರ ಮುಂದುಗಡೆ ಹಲವಾರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇವೆ.

ಇಲ್ಲಿ ಹಿಂದಗಡೆ ದೊಡ್ಡದಾದ ಒಂದು ಗೇಟ್ ಕಾಣಿಸುತ್ತಿದೆ.

ಇಲ್ಲಿ ಕೇಬಲ್ ಗಳು ಮತ್ತು ಚಾರ್ಜರ್ ಗಳನ್ನು ಇರ್ಸಿದ್ದಾರೆ.

ಇಲ್ಲಿ ಇಂಟು ಮಾರ್ಕ್ ನಲ್ಲಿ ಪ್ಯಾಚ ಗಳನ್ನು ಹಚ್ಚಿದ್ದಾರೆ.

ಇಲ್ಲಿ ಒಂದು ದೊಡ್ಡದಾದ ಗ್ಲಾಸ್ ಕಾಣಬಹುದು.

ಪಕ್ಕದಲ್ಲಿ ನೀಲಿ ಮತ್ತು ಬಿಳಿ ಬಣ್ಣದ ಡೆಕೋರೇಷನ್ ಮಾಡಿದ್ದಾರೆ ಬಲೂನ್ ಗಳನ್ನು.

ಇದು ಒಂದು ಗ್ರಾನೈಟ್ ಕಲ್ಲ ಆಗಿದೆ.

ಇಲ್ಲಿ ಹಂಪಿಯ ರಥ ತಾಜ್ ಮಹಲ್ ನೋಡಲು ಕಾಣಬಹುದು.

ಇದು ಒಂದು ಶಟಲ್ ಕಾಕ್ ಗ್ರೌಂಡ್ ಆಗಿದೆ.

ಹಿಂದುಗಡೆ ದೊಡ್ಡದಾದ ವಿದ್ಯುತ್ ಸ್ಥಂಭಗಳು ಕಾಣಿಸುತ್ತಿವೆ.